ಮೂರೂ ಬೈಕ್ ಪಾರ್ಕ್ ಮಾಡಿದ್ದಾರೆ ಸ್ಕೂಟಿ ಎರಡ್ ಬೈಕ್ ಅಲ್ ಯಾರೋ ನಿಂಥಂಕೊಂಡು ಚರ್ಚೆ ಮಾಡ್ತಿರೋ ಹಾಗಿದೆ.

ಆಹ್ಹ್ ಇವತ್ತು ಕ್ರಿಸ್ತ್ಮಸ್ ಡೇ ಆಗಿರುವುದ್ರಿಂದ --

ಇಲ್ ನೋಡ್ತಾ ಇದ್ರೆ ಕಾರ್ ಗಳು ತುಂಬಾ ಕಾರ್ ಗಳು ನಿಂತಿದ್ದಾವೆ ಬಿಲ್ಡಿಂಗ್ ಅಲ್ಲಿ ಬಿಲ್ಡಿಂಗ್ ಎದ್ರು.--

ಇದು ಗೋವೆರ್ಮೆನ್ಟ್ ಬಸ್ ಸ್ಟಾಂಡ್ . ಇಲ್ಲಿ ಗೋವೆರ್ಮೆನ್ಟ್ ಬಸ್ಸುಗಳು ಬರ್ತವೆ ಅದು ಅದ್ರಲ್ಲೂ ಕೂಡ ತುಂಬಾ ಏನಂದ್ರೆ --

ಕಾಣುತ್ತಿರುವುದು ಏನೆಂದ್ರೆ ಒಂದು ಲೈಟ್ ಲೈಟ್ ಇಂದ ತುಂಬಾ ಡಿಸೈನ್ ಆಗಿದೆ ಎಂದು ಒಂದು--

ಈ ಟೈಮ್ ಅಲ್ಲಿ ನಾವು ಇಲ್ಲಿ ನಿಥಿಕೋನೋದ್ ಅಲ್ಲ ಮನೆಗ್ ಹೋಗೋಣ.